ಈ ಚರ್ಚ್ ಹಿಂದಗಡೆ ಇಲ್ಲಿ ಮರ ಗಿಡಗಳು ಬೆಳೆದಿದೆ ಇಲ್ಲಿ ಮೆಟ್ಟಿಲುಗಳು ಕೂಡ ಇದೆ.

ಸುತ್ತಲೂ ಅನೇಕ ಗಿಡ ಮರಗಳು ಇದ್ದಾವೆ ವಿಗ್ರಹ ಹಸಿರು ಮರಗಳಲ್ಲಿ ಲೈಟಿಂಗ್ಸ್ ಎಲ್ಲಾ ಹಾಕಿದ್ದಾರೆ.

ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ ಮತ್ತೆ ಇಲ್ಲಿ ಬಂದನ್ ಬ್ಯಾಂಕ್ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ.

ಮತ್ತೆ ಮೇಲೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ ಇಲ್ಲೊಂದು ಗಿಡ ಮರಗಳೆಲ್ಲಾ ಬೆಳದಿದಾವೆ ಮತ್ತೆ ಪಕ್ಕದಲ್ಲಿ ಸೀಟ್ ಮನೆ ಕೂಡ ಇದೆ.